ಇಲ್ಲಿ ಒಂದು ಕುರ್ಚಿ ಇದೆ ಅದರ ಮೇಲೆ ಒಂದು ದಿಂಬು ಇದೆ ಹಾಗು ಅದರ ಹಿಂಗೇ ಎರಡು ಅಲಮಾರುಗಳು ಇವೆ.

ಹಾಗೂ ಅಲ್ಲಿ ಒಂದು ಕಂಪ್ಯೂಟರ್ ಕೂಡ ಇದೆ.

ತ್ತು ಅಲ್ಲಿ ಬುಲ್ಬು ಗಳಿವೆ ಹಾಗು ಫ್ಯಾನ್ ಗಳಿವೆ.

ಆ ಅಂಗಡಿಯ ಹೊರಗಡೆ ಸೂಚನಾ ಫಲಕದಲ್ಲಿ ಬಸವೇಶ್ವರ್ ಕಿರಾಣಿ ಅಂಗಡಿ ಎಂದು ಬರೆಯಲಾಗಿದೆ.

ಹಾಗೂ ಅದು ಅವನ ಎದುರುಗಡೆ ಒಂದು ಕನ್ನಡಿಯಿದೆ.

ಹಾಗು ಅಲ್ಲಿ ಒಂದು ಬಲ್ಬ್ ಇದೆ.

ಆ ಅಂಗಡಿಯ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಹಾಗು ಅದರ ಹೊರಗಡೆ ಸೂಚನಾ ಫಲಕದಲ್ಲಿ ಬಾನಿನ ಮಂದಿರ ಎಂದು ಬರೆಯಲಾಗಿದೆ.

ಹಾಗು ಮೇಲೆ ಪ್ಲಸ್ ಆಕಾರದ ಚಿಹ್ನೆಯನ್ನು ಹೊಂದಿದೆ.

ಇದು ಒಂದು ಹೋಟೆಲ್ ಇದೆ ಅಲ್ಲಿ ಅನೇಕ ರೀತಿಯ ಕುರ್ಚಿಗಳಿಗೆ ಟೇಬಲ್ ಗಳಿಗೆ ಗ್ಲಾಸ್ ಗಳಿವೆ ಜಗ್ ಗಳಿಗೆ ಹಾಗೂ ಬೊಟಲ್ ಗಳಿವೆ.

ಅ ಅಂಗಡಿ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಆ ಉದ್ಯಾನವನದ ಒಳಗೆ ಅನೇಕ ವ್ಯಕ್ತಿಗಳು ಕುಳಿತಿದ್ದಾರೆ.

ಹಾಗೂ ಆ ಉದ್ಯಾನವನದ ಸುತ್ತಮುತ್ತಲು ಅನೇಕ ಕಡೆ ಮರಗಳು ಇವೆ.

ಅಲ್ಲಿ ಆ ವ್ಯಕ್ತಿಗಳು ಯೋಗವನ್ನು ಮಾಡುತ್ತೀದ್ದಾರೆ.

ಆ ಅಂಗಡಿಯ ಹೊರಗಡೆ ಸೂಚನಾ ಫಲಕದಲ್ಲಿ ಬಾಬು ಮಿಯಾನ್ ಫಿಶ್ ಸೆಂಟರ್ ಎಂದು ಬರೆಯಲಾಗಿದೆ.

ಇದರ ಹೊರ ಭಾಗದಲ್ಲಿ ಹೋಟೆಲ್ ಗೇಟ್ ವೇ ಕರ್ನಾಟಕ ಎಂದು ಬರೆಯಲಾಗಿದೆ.

ಹಾಗೂ ಕಿಟಕಿಗಳಿವೆ ಹಾಗೂ ಕಪಾಟು ಗಳಿವೆ.

ಇಲ್ಲಿ ಒಂದು ಟೇಬಲ್ ಇದೆ ಹಾಗು ಒಂದು ಕುರ್ಚಿ ಇದೆ.

ಹಾಗೂ ಆ ಕುರ್ಚಿಯ ಮೇಲೆ ಒಂದು ಪ್ಲೇಟ್ ಇದೆ ಅದರ ಒಳಗಡೆ ಒಂದು ಬಟ್ಟಲು ಇದೆ ಹಾಗು ಒಂದು ಚಮಚ ಇದೆ ಹಾಗೂ ಅನೇಕ ರೀತಿಯ ತಿಂಡಿ ತಿನಿಸು ಇರುವುದನ್ನು ಗಮನಿಸಬಹುದಾಗಿದೆ.

ಇಲ್ಲಿ ಒಂದು ಉತ್ಸವ ನಡೆಯುತ್ತಿದೆ ಅದರಲ್ಲಿ ಅನೇಕ ರೀತಿಯ ವ್ಯಕ್ತಿಗಳು ನಿಂತಿದ್ದಾರೆ.

ಇಲ್ಲಿ ಒಂದು ಮನೆ ಇದೆ ಅದರ ಎದ್ರುಗಡೆ ಸುತ್ತಮುತ್ತಲೂ ಹಚ್ಚ ಹಸಿರಿನ ಗಿಡ ಮರಗಳಿಂದ ಕೂಡಿದೆ.

ಹಾಗೂ ಆ ಸಮುದ್ರದಲ್ಲಿ ಅನೇಕ ನೀರನ್ನು ಹೊಂದಿದೆ.

ಹಾಗು ಅನೇಕ ರೀತಿಯ ಕಂಬಗಳಿವೆ ಹಾಗು ಕುರ್ಚಿಗಳಿವೆ ಹಾಗು ಫ್ಯಾನ್ ಗಳಿವೆ ಹಾಗು ಲೈಟ್ಸ್ ಗಳಿವೆ--

ಇದು ಒಂದು ಅಂಗಡಿ ಇದೆ ಅದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಹಾಗೂ ಅಂಗಡಿ ಹೊರಗಡೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಹಾಗೂ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಅಕ್ವಾ ಅಂಗಡಿಯ ಎದ್ರುಗಡೆ ಅನೇಕ ರೀತಿಯ ಕಾರ್ ಗಳು ನಿಂತಿವೆ.

ಹಾಗೂ ಅಲ್ಲಿ ಪೌಡರ್ ಗಳಿವೆ ಟಾಬ್ಲಟ್ಸ್ ಗಳಿವೆ ಹಾಗೂ ಸಿರಪ್ ಗಳಿವೆ.

ಹಾಗೂ ಅಲ್ ಅನೇಕ ರೀತಿಯ ಕಟ್ಟಡಗಳನ್ನು ಕೂಡ ಗಮನಿಸಬಹುದಾಗಿದೆ.

ಹಾಗೂ ಆ ಶಾಲೆಯ ಹೊರ ಭಾಗದಲ್ಲಿ ಅನೇಕ ರೀತಿಯ ಸೂಚನಾ ಫಲಕಗಳನ್ನು ಹಾಕಲಾಗಿದೆ.

ಇಲ್ಲಿ ಸುತ್ತಮುತ್ತಲು ಕಟ್ಟಡಗಳು ಕೂಡ ಇವೆ.

ಇದು ಒಂದು ಬುಕ್ ಸ್ಟಾಲ್ ಅಂಗಡಿಯಿದೆ ಅದರ ಒಳಗಡೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ.

ಹಾಗು ಅವನ ಎದುರುಗಡೆ ಒಂದು ಟೇಬಲ್ ಇದೆ ಹಾಗು ಒಂದು ಕ್ಯಾಲ್ಸಿ ಇದೆ ಹಾಗು ಅಲ್ಲಿ ಒಂದು ಪೆನ್ನಿ ದೆ.